ರಸ್ತೆ ಬದಿಗಳಲ್ಲಿ ವ್ಯಾಪಾರಸ್ಥರು ಅಹ್ ವಿವಿಧ ರೀತಿಯ ಆಹಾರವನ್ನು ತಯಾರಿಸಿ ಅಹ್ ಪ್ರಯಾಣಿಕರಿಗೆ ಅಹ್ ಕೊಡತಕ್ಕ್ನಥ ಒಂದು ವ್ಯವಸ್ಥೆ ಮಾಡುವರು .

ದೊಡ್ಡ ಮರುಕಟ್ಟೆಯಾಗಲಿ ಅಥವಾ ಚಿಕ್ಕ ಮರುಕಟ್ಟೆಯಲ್ಲಾಗಲಿ ಎಲ್ಲಿ ಅಂದರಲ್ಲಿ ಇಲ್ಲಿ ಈಥರದ ಒಂದು ಅಗ್ಗದ ದರದಲ್ಲಿ ಆಭರಣಗಳು ದೊರೆಯುತ್ತವೆ. ಆ ಮಕ್ಕಳಿಗೆ ಅಹ್ ಈ ಈ ತರಹದ ಒಂದು ಆಭರಣಗಳು ಧರಿಸುವುದರಿಂದ ಮಕ್ಕಳು ಇನ್ನು--

ನಿಮ್ ಮೊಬೈಲ್ ಗಳನ್ನು ನಾವ್ ಅತಿಹೆಚ್ಚಾವಾಗಿ ಬಳಸುತ್ತೇವೆ.

ಆಹ್ಹ್ ಇದಕ್ಕೆ ಒಂದ್ ಸ್ವಲ್ಪ ವೆಚ್ಚ ಖರ್ಚ್ ಆಗುದು.

ತುಂಬಾ ಮಳೆ ಬಂದು ಪ್ರವಾಹ ಉಂಟು ಮಾಡಿದಾಗ ನಮ್ಮನ್ನು --

ಮತ್ತು ಬೇಸಿಗೆ ಕಾಲದಲ್ಲಿ ಪ್ರವಾಸಿಗರು ಈ ರೀತಿ ಒಂದು ತಾಣಗಳಿಗೆ ಹೋಗಿ ಭೇಟಿ ನೀಡಿ--

ಆಹ್ಹ್ ಫಾಸ್ಟ್ ಫುಡ್ ನಾವು ಬಿಟ್ಟು ಈ ರೀತಿಯಾಗಿರತಕ್ಕಂತ ಆಹಾರವನ್ನು ನಾವು--